ಟಿಟ ಟೀಯಿಂದ ಎಲ್ಲಾ ಉಳಿತಾಯ ಆಗುತ್ತೆ ಸಿಗರೆಟ್ ಸೆತ್ತರೆ ಬಿಡಿ ಸೆತ್ತರೆ ಇಮಾಲಕ್ ಅಂತರೆ ಪಾನ್ ಪರಾಗ್ ಹಾಕೋಂತ್ತರೆ ಇದೆಲ್ಲಾ ಉಳಿತಾಯ ಆಗುತ್ತೆ ನಮ್ಮ ಜಿಲ್ಲೆಯಲ್ಲಿ. ಎಲ್ಲಾ ಉರುತ್ತಲ್ಲೇ ಇದೆ ಏನ್ ಇಲ್ಲಾ ಬಳ್ಳಾರಿ ಸಿರಗುಪ್ಪ ಸಂಡೂರು ಕೊಟ್ಟನೂರು ಎಲ್ಲಾ ಊರು

ಬಹಳ ಚನ್ನಾಗಿದೆ ಯವಸ್ಥೆ. ಎಲ್ಲಾ ಆಟೋಗಳು ಬಾಡಿ ಆಟೋಗಳು ಮಾಮೂಲಿ ಆಟೋ ಆಯತ್ತು ಚನ್ನಾಗಿದವೇ ಆಟೋ

ಆಗ ಟ್ರಿಪ್ ಅಲ್ಲಿ ಹೋಗಿದೀವಿ ಹನ್ನೆರಡ ಸೀಟ್ ಇದೆ ಗಾಡಿಲಿ. ಹನ್ನೆರಡ ಸೀಟ್ ಅಲ್ಲಿ ಹದಿಮೂರ ಸೀಟ್ ಬಿಟ್ಟಿದೆ ಬೇಸ್ ಕುಂದ್ರ ಕೂಟ ಚನ್ನಾಗಿದೆ ನಾವು ಟ್ರಿಪ್ ಗೆ ಬ್ಯಾರೆ ಕಡೆ ಬ್ಯಾರೆ--

ನಾನು ಪೆಟ್ರೋಲ್ ಹಾಕಸಿದೀನಿ ಮದ್ಯದಲ್ಲಿ ಎಲ್ಲಾ ಗಾಡಿ ನಿಂತಕೊಂತು ಪೆಟ್ರೋಲ್ ಬ್ಯಾಂಕ್ ಎಲ್ಲಿದೆ ಹೋಗಿದೀನಿ ಪೆಟ್ರೋಲ್ ಬ್ಯಾಂಕ್ ಗೂಟ ಇದು ರೇಟ್ ಕೂಡ ಜಾಸ್ತಿ ಆಗಿದೆ ನಮ್ಮ ಕ ಕಡಿಮೆ ಇದ್ರು ಗೂಟ ಸ್ವಲ್ಪ ನೋಡಿ ತೊಕೊಂಡುಬಿಟ್ಟಿಲ್ಲಾ.

ಹಳ್ಳಿ ಗುಟ್ಟೊ ವಾತಾವರಣ ಚನ್ನಾಗಿದೆ ಜಾಸ್ತಿ ಜನ ಬರುತ್ತಾರೆ ಗುಡಿ ಗೂಟ ಬಹಳ ಚನ್ನಾಗಿ ಕಟ್ಟಿಸಿದ್ದರೆ. ಅದು ಅಗಸ್ಥೆ ಬೇಸ್ ಮಾಡಿದರೆ ನೀರ್ ಅವಸ್ಥೆ ನೋಡಕೂಡ ಕೂಡ ಬಹಳ ಚನ್ನಾಗಿದೆ. ಬಹಳ ಜನ ಒತ್ತಿದರೆ ಹಂಪಿ--

ಬೇಸ್ ಇದೆ ಬಾ ಬೇಸ್ ಇದೆ ಅದಕಿನಮುಂಚೆ ಬೇಸ್ ಕಟ್ಟಸಿದರೆ ದೊಡ್ಡವರು ಅದ್ರಿಂದ ಬಾಸ ಬೇಸಿದ ಪಾರ್ಕ್ ನೋಡಕ್ ಗೂಟ ಚನ್ನಾಗಿದೆ ನಾವು ಹೋಗಿದೀವಿ ಅದಕ್ .

ಬಾಹ್ ಬಿಸಿದೆ ಓಗಕ್ಕೂ ಗುಟಾನುಕುಲ ಬೀಸಿದೆ ಎಲ್ಲರಿಗೆ ನಮ್ಮಗಂತಲ್ಲಾಎಲ್ಲಾ ಕಲ್ಲೂರ್ ಕಾಣಸ್ತಿದ್ದರೆ ಬೇಸ್ ಅನುಕೂಲ ಇದೆ.